ಇದೂ ಕಾರ್ ಬಂದೂ ಅಲ್ ಆ ಆಲ್ಟೊ ಏಟ್ ಹಂಡ್ರೆಡು ಮಾರುತಿ ಸುಜುಕಿ ಅವ್ರದ್ದು ಆ ಮಾರುತಿ ಇಂಡಿಯಾ ದು ಸುಜುಕಿ ಜಪಾನ್ ಕಂಪನಿದು .

ಇದು ಆಹ್ಹ್ ತೀರ್ಥಹಳ್ಳಿ ಹತ್ರ ತೀರ್ಥಹಳ್ಳಿ ರೋಡ್ ಅಲ್ಲಿ ಸಕ್ಕರೆ ಬೈಲ್ ಇದೆ ಇದು ಒಂದು ಪ್ರವಾಸೋದ್ಯಮ ಆಹ್ಹ್ ಪ್ರವಾಸೋದ್ಯಮ ಆಗಿದೆ.

ಆಹ್ಹ್ ಪಾಸ್ಪೋರ್ಟ್ ಮಾಡೋಕೆ ಎಲ್ಲ ಅನುಕೂಲ ಮಾಡಿಕೋಟ್ ಆಗಿದೆ.

ಫ್ರೆಶ್ ಆಗಿರುವಂತಹ ದಿನಸಿ ನ ತಕೊಂಡ್ ಹೋಗಿ ಸ್ಟೋರ್ ಮಾಡ್ಕೋಬಹುದು.

ಇದು ಬಂದು ಒಂದು ಸಲೂನ್ ಇಲ್ಲಿ ಕಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡುತ್ತಾರೆ ವಿಥ್ ಸ್ಪಾ ನು ಇದೆ ಹೇರ್ಕಟ್ ಎಲ್ಲ ನಮಗೆ ಯಾವ್ ತರ ಸ್ಟೈಲ್ ಬೇಕೋ ಆತರ --

ಇದಾಗ್ ಬೇಕು ಫಂಕ್ಷನ್ ಆಗ್ಬೇಕು ಅಂದ್ರೆ ಇಲ್ಲೇ ಆಗುತ್ತದೆ.

ಇದು ಬಂದು ಕೆನರಾ ಬ್ಯಾಂಕ್ ಎ ಪಿ ಎಂ ಸಿ ಬ್ರಾಂಚ್ ಶಿವಮೊಗ್ಗದಲ್ಲಿ ಇದೆ ಎ ಪಿ ಎಂ ಸಿ ಬ್ರಾಂಚ್ ಅಂತ ಹೇಳಿ ಸಾಗರ್ ರೋಡ್ ಎ ಪಿ ಎಂ ಸಿ ಮಾರ್ಕೆಟ್ ಅಂತ ಇದೆ ಅಲ್ಲಿ ಕೆನರಾ ಬ್ಯಾಂಕ್ --

ಇದು ಬಂದು ಪ್ರೈವೇಟ್ ಬಸ್ಟ್ಯಾಂಡ್ ಶಿವಮೊಗ್ಗದಲ್ಲಿರೋ ಪ್ರೈವೇಟ್ ಬಸ್ಟ್ಯಾಂಡ್ --

ಇದು ಬಂದು ಒಂದು ಫಾಲ್ಸ್ ಶಿವಮೊಗ್ಗದಲ್ಲಿ ಇತರ ತುಂಬ ತುಂಬ ಸಣ್ಣ ಸಣ್ಣ ಫಾಲ್ಸ್ ಗಳು ತುಂಬಾ ಚೆನ್ನಾಗಿ ಆಹ್ಹ್ ಬರುತ್ತದೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ --

ಇದನ್ನ ಈ ತರ ಕಟಿಂಗ್ ಅಂತ ಹೇಳಿ ಮಾಡಿಸ್ತಾಯಿದ್ದಾನೆ ಅವನಿಗೆ ಇಷ್ಟ ಬಂದ ಕಟಿಂಗ್ ಅನ್ನು ಮಾಡಿಸ್ಕೊಳ್ತಾಯಿದ್ದಾನೆ.

ಇದು ಬಂದು ಒಂದು ಎಸ್.ಬಿ.ಐ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಇಲ್ಲಿ ಗ್ರಾಹಕರು ದುಡ್ಡನ್ನ ತಕೊಳ್ಳೋದು ಕಟ್ಟೋದು ಮಾಡೋದು --

ಇದು ಬಂದು ಜೈವಿಕ ವಿಜ್ಞಾನ ಕಾರ್ಯಾಲಯ ಅಂತ ಹೇಳ್ಬಿಟ್ಟು ಸೈನ್ಸ್ ವಿಜ್ಞಾನ ಕ್ಕೆ ಸಂಬಂಧಪತ್ತಂತಹ ವಿಷಯಗಳು --

ಆಟ ಆಡಬಹುದು ವಯ್ಯಸ್ಸಾದವರು ಸಹ ಆಹ್ಹ್ ಸಾಯಂಕಾಲ ಟೈಮ್ ಮತ್ತೆ ಬೆಳಿಗ್ಗೆ ಮ ಬೆಳಿಗ್ಗೆ ಟೈಮ್ --

ಇದು ಬಂದು ಟೈರ್ ಅಂಗಡಿ ಇಲ್ಲಿ ಎಲ್ಲ ತರಹದ ಟೈರ್ಗ ಳು ಸಿಗುತ್ತದೆ ಲಾರಿ ಗೆ ಬಸ್ಸಿ ಗೆ ಹಾಕುವಂತ ಟೈರ್ಗ ಳು ಇಲ್ಲಿ ಚೀಪ್ ಆಗಿ ಸಿಗುತ್ತದೆ.

ಆಹ್ಹ್ ಒಳ್ಳೆ ರೀತಿಯಾದ ಟೈರ್ ಬಾಳಿಕೆ ಬರುವಂತಹ ಟೈರ್ಗಳು ಎಲ್ಲ ಸಿಗುತ್ತದೆ ಸಿ ಈ ಟಿ ಬ್ರಾಂಚ್ --

ಆಹ್ಹ್ ತುಂಬ ಚೆನ್ನಾಗಿ ಗ್ರಾಹಕರಿಗೆ ಅನುಕೂಲವಾಗಿದೆ. ಅಲ್ಲಿ ಆ ಬ್ರಾಂಚ್ ಅಲ್ಲಿ ಕೊಪ್ಪಳದಲ್ಲಿ ಹಾಕಿರೋದರಿಂದ ಗ್ರಾಹಕರು ಅನುಕೂಲ ತುಂಬ ಚೆನ್ನಾಗಿ ಗ್ರಾಹಕರಿಗೆ ಅನುಕೂಲವಾಗಿದೆ.

ಇದು ಬಂದು ಮೆಣಸಿನ ಕಾಯಿ ಹಸಿಮೆಣಸಿನ ಕಾಯಿ ಅಂತ ಹೇಳ್ತಾರೆ ಆಆ ಇವ್ನು ಇವ್ರು ಇದನ್ನ ಒಳ್ಳೆಯದನ್ನು ಸಪರೇಟ್ ಮಾಡ್ಬಿಟ್ಟು ಕೆಟ್ಟದನ್ನು ತೆಗೀತಾ ಇದ್ದಾರೆ.

ಇದು ಪ್ರತಿಷ್ಠಿತವಾದ ಪಾರ್ಕ್ ಇಲ್ಲಿ ಎಲ್ಲ ತರಹದ ಜೋಕಾಲಿ ಸೀಸಾ ಎಲ್ಲ ತರಹದ ಆಟವನ್ನು ಆಡಬಹುದು ಮಕ್ಕಳು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು.

ಇದು ಒಂದು ಬಂದು ಇಂಡಸ್ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಫೇಮಸ್ ಆದ ಒಂದು ಬ್ಯಾಂಕಲ್ಲಿ ಇದು ಒಂದು ಇಲ್ಲಿ ಗ್ರಾಹಕರು ಉಪಯೋಗಪಡಿಸುಕೊಳ್ಳುತ್ತಾ ಇದ್ದಾರೆ ಸೊ ಕಮ್ಮಿ --

ಇದು ಒಂದು ಬಂದು ಕಲ್ಯಾಣ ಮಂದಿರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರುವಂತಹ ಕಲ್ಯಾಣ ಮಂದಿರ ಇರತದ ಇತರ --